ವರಂಗ್ ಫ್ಲವರ್ ಶಾಪ್ ಅಂತ ಒಂದು ಬ್ಯಾನರ್ ಅದ.

ಈ ಬೆಳ್ಳನ್ ಕಲರ್ ಗ್ವಾಡಿ ಮುಂದು ದಾರಗಳ್ ಜೋತ್ ಬಿದ್ದವ ಮತ್--

ಇದರಲ್ಲಿ ಒಂದು ದೊಡ್ಡದು ಬೆಳಕಿನ ಒಂದು ಬ ಲೈಟ್ ಅನ್ನು ಕಾಣಸ್ತಿದೆ.

ಮತ್ತು ಬೆಟ್ಟದ ಮೇಲೆ ಬಿಳಿ ಬಣ್ಣದಿಂದ ಬರೆದ ಅಕ್ಷರಗಳನ್ನು ಗಮನಿಸಲ್ಪಡುತ್ತಿದೆ.

ಇದು ಬೀದಿ ರಸ್ತೆ ಇದರಲ್ಲಿ ಇದರ ಮೇಲೆ ಅನೇಕ ಜನರು ಓಡಾಡುತ್ತಿದ್ದಾರೆ.

ಅತಿ ಎತ್ತರವಾದ ಮನೆಗಳು ಕಾಣಿಸುತ್ತಿದವೆ ಜನರ್--

ಅನೇಕ ಗಿಡಗಳು ಕಾಣುತ್ತಿವೆ ಒಬ್...

ಇಂಗ್ಲಿಷ್ ನಲ್ಲಿ ಅನೇಕ ರೀತಿಯ ವಿಧಾನಗಳನ್ನು ಬರೆಯುತ್ತಿದ್ದಾರೆ.

ಎರಡು ಕಂಬಗಳು ಒಂದು ದೊಡ್ಡವಾದ ಮೀನು ಮತ್ತು ಗಿಡಮರಗಳು ಕಾಣಿಸುತ್ತಿವೆ.

ಒಂದು ರೋಡ್ ರೋಡ್ ಬಾಜು ಒಂದು ಹೊಲ ಕಾಣಿಸುತ್ತಿದೆ.

ಮುಂದೆ ನಾಲ್ಕು ಹಸಿರು ಬಣ್ಣದ ಡಬ್ಬಿಗಳಿವೆ.

ಗ್ಲಾಸ್ ಡೋರ್ ಹಿಂದೆ ಸ್ಕೂಟರ್ ಗಳು ಕಾಣುತ್ತವೆ ಮುನ್--

ಕೆಳಗಿರುವ ಒಂದು ಫ್ಯಾನ್ ಇದೆ ಸೋಫಾ ಗಳಿವೆ.

ನೀಲಿ ಬಣ್ಣದ ಒಂದು ಬಟ್ಟೆ ಬಿದ್ದಿದೆ ಅದರ ಗೇಟ್ ಮುಂದೆ--

ಆ ವಸ್ತು ಒಳಗೆ ಒಂದು ದ್ರವ ರೂಪದ ಒಂದು ಏನೋ ರಸಭರಿತವಾಗಿದೆ.

ದೇವ ಮನಸಲ್ಲಿ ದೇವರನ್ನು ಪ್ರಾರ್ಥಿಸಲು ಪ್ರಾರ್ಥಿಸ- ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಾರೆ.

ಸಿತಾರ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಒಂದು ಸ್ಟ್ಯಾಂಡ್ ನಲ್ಲಿ ಬರೆದಿದೆ.

ತಂದೂರು ಮತ್ತು ಕೇಬಾಬು ಅಂತ ಇಸ್- ಇಂಗ್ಲಿಷ್ ನಲ್ಲಿ ಬರೆದಿದೆ ರಸ್ತೆ ಮೆ--

ಒಂದು ಟಿ_ವಿ_ಎಸ್ ಮತ್ತು ಒಂದು ಸ್ಕೂಟಿ ನಿಂತಿದೆ.

ಒಂದು ದೊಡ್ಡ ಶಟ್ಟರಿಲ್ಲಿದೆ ನೀಲಿ ಬಣ್ಣದ ತಗಡಗಳು ಕಾಣುತ್ತಿವೆ.

ಚೀಲಗಳು ಮತ್ತು ಕಬ್ಬಿಣದ ಅನೇಕ ವಸ್ತುಗಳು ಇವೆ.

ಒಳಗಡೆ ಕೂಡಲೇ ಬೇಕರಿ ಯಲ್ಲಿ ಕೇಕು ಗಳು ಕಾಣುತ್ತಾ ಇವೆ ಮತ್--

ಗ್ವಾಡಿ ಮೇಲೆ ಬ್ಯಾನರ್ ಗಳು ಕಾಣ್ತೀವೆ ಅಜ್ಜಿ--

ಎರಡು ಕಾರುಗಳು ಒಳಗ್ ಪಾರ್ಕ್ ನಲ್ಲಿ ನಿಂತಿವೆ.

ಮತ್ತು ಎರಡು ಗೋಡೆಗಳು ಕಾಣುತ್ತಿವೆ ಲೆ--

ಹೊರಗಡೆ ಒಂದು ಟೇಬಲ್ ಬೆಂಚ್ ಕಾಣುತ್ತಿದೆ.

ಮತ್ತೆ ಒಂದು ತಗಡ ಕಾಣುತ್ತಿಲ್--

ಅದರಲ್ಲಿ ಅನೇಕ ಜನರು ತಮ್- ಮಾರಾಟವನ್ನು ಮಾಡುತ್ತಿದ್ದಾರೆ.

ಅದರ ಮೇಲೆ ಒಂದು ದೊಡ್ಡ ಷಟರ್ ತೆರೆದಿದ್ದು ಕಾಣುತಿದೆ..

ಮತ್ತು ಅದರ ಕೆಳಗಡೆ ಒಂದು ನೀಲಿ ಬಣ್ಣದ ಶಾತ್ ತಗಡು ಕಾಣುತ್ತಿದೆ ಬೋರ್ಡಲ್ಲಿ.

ಮತ್ತು ದೃಷ್ಟಿ ಬೊಂಬೆ ಇದೆ ಒಂದು.

ಇಕ್ಕಡೆ ಕುರ್ಚಿ ಹತ್ತಿರ ಒಂದು ಟೇಬಲ್ ತರ ಇದೆ.

ಹಸಿರು ಬಣ್ಣದ ಒಂದು ಬಾಟಲ್ ಕಾಣುತ್ತದೆ.

ಒಂದು ದೊಡ್ಡ ಬೋರ್ಡಲ್ಲಿ ರಿಂಕು ಪಂಜಾಬಿ ರೆಸ್ಟೋರೆಂಟ್ ಅಂತ ಬರ್ದಿದು ಕಾಣು--

ಮತ್ತು ಅದರ ಬಾಜು ನಾಲ್ಕೈದು ಶೆಟ್ಟರು ಗಳು ಮುಚ್ಚಿವೆ.